ಇಲ್ಲಿ ಸರ್ಕಲ್ ಆಗಿ ಒಂದು ಪೈಪ್ ನ್ನು ಹಾಕಿದ್ದರೆ ಅದರ ಒಳಗಿಂದ ನೀರ್ ಕೂಡ ಬರ್ತಿದೆ ಮತ್ತೆ ಇಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ.

ಮಳೆ ಭಾರತಿದೆ ಲೈಟ್ ಕಂಬ ಕೂಡಾ ಇದೆ ಚಿಕ್ಕ ಗಿಡಗಳು ಇವೆ

ಇಲ್ಲೊಂದು ಅಂಗಡಿ ಇಟ್ಟಿದ್ದಾರೆ ವ್ಯಕ್ತಿ ಒಬ್ಬ ಕೂತಿದ್ದಾನೆ ಬಾಕ್ಸ್ಗಳಲ್ಲಿ ಇಟ್ಟಿದ್ದಾರೆ ಮುಂದೆ ಪ್ಯಾಕೆಟ್ಗಳೆಲ್ಲ ಮೇಲೆ ನೆತಾಕಿದಾರೆ.

ಪಕ್ದಲೆಲ್ಲ ಕಾಂಪ್ಲೆಕ್ಸ್ ಇದೆ ಜೀಬ್ರಾ ಕ್ರಾಸಿಂಗ್ ಒಂದು ಚಾರ್ಟ್ ಸಿಗ್ನಲ್ ಅನ್ನ ಹಾಕಿದರೆ. ಅಂಗಡಿಗಳೆಲ್ಲ ಓಪನ್ ಮಾಡಿದರೆ ಒಂದು ಆಟೋ ಕೂಡ ಇಲ್ಲಿ ಸೈಡ್ ಲ್ ಇದೆ.

ಮೆಟ್ಟಿಲು ಕೂಡ ಇದೆ ಮಳೆ ಬಂದಿದೆ ಇಲ್ಲಿ ಎಲ್ಲಾ ಪಾಚಿ ಕಟ್ಟಿದೆ ಗಿಡಗಳೆಲ್ಲಾ ಬೆಳದ್ದಿದವೇ ಗಿಡಮರಗಳೆಲ್ಲಾ ಕಾಣಸ್ತಿದೆ ಕಾಂಪೌಂಡ್ ಇದೆ